ಇದು ಒಂದು ನಂದಿ ಬಸವೇಶ್ವರ ಎಂಟರ್ಪ್ರೈಸಸ್ ಇದೆ.

ಒಂದು ಸಾಯಿ ಬಾಬಾನ ಫೋಟೋ ವಿದೆ.

ಮತ್ತು ಒಳಗಡೆ ಚೇರು ಗಳು ಸಹ ಕಾಣಿಸುತ್ತಾ ಇವೆ.

ಬಟ್ಟೆ ಹಾಕ್ಕೊಂಡಿರುವ ಒಬ್ಬ ಮನುಷ್ಯ ಕಾಣಿಸುತ್ತಾ ಇದ್ದಾನೆ ಮತ್ತು ಜ್ಯೊಲರಿಯ ಒಳಗಡೆ ಹೋಗಲು ದಾರಿ ಇದೆ ಮತ್ತು--

ಇಲ್ಲಿ ತುಂಬಾ ಹೂವಿನ ಸರಗಳು ಕಾಣಿಸುತ್ತಾ ಇವೆ ಬಿಳಿ ಬಣ್ಣದ ಹೂವಿನ ಸರಗಳು ಮತ್--

ಕೇಸರಿ ಬಣ್ಣದ ಹೂವಿನ ಸರಗಳು ಕಾಣಿಸುತ್ತ ಇವೆ.

ಮತ್ತು ಬಿಳಿ ಬಣ್ಣದ ಗೋಡೆ ಸಹ ಕಾಣಿಸುತ್ತ ಇದೆ ಮತ್ತು ಒಣಗಿನ ಹೂವು--

ಸೇವಂತಿ ಹೂವಿನ ಸರಗಳು ಇವೆ ಮತ್ತು ಜೆಂಡು ಹೂವಿನ ಸರಗಳು ಇವೆ.

ಕಪ್ಪು ಬಣ್ಣದ ಚೇರ್ ಸಹ ಕಾಣಿಸುತ್ತ ಇದೆ ಸುತ್ತಮುತ್ತಲು ಬಿಳಿ ಬಣ್ಣದ --

ಅನ್ನವನ್ನು ಕಾಣಿಸುತ್ತಾ ಇದೆ ಮತ್ತು ಸಾರ್ಕೂಡ ಕಾಣಿಸುತ್ತಾ ಇದೆ ಮತ್ತು ನೀರಿನ ಒಂದು ಜಗ್ಗು ಕೂಡ ಕಾಣಿಸುತ್ತಾ ಇದೆ ಮತ್ತು ಒಂದು ಗ್ಲಾಸ್ ಸಹ ಕಾಣಿಸುತ್ತಾ ಇದೆ ಮತ್ತೊಂದು ಪಾಟ್ ಒಳಗೆ ಅನ್ನ ಸಹ ಕಾಣಿಸುತ್ತಾ ಇದೆ ಮತ್ತು--

ಅಲ್ಲಿ ತುಂಬ ಕುರ್ಚಿಗಳು ಸಹ ಕಾಣ್ಸುತ್ತಾ ಇವೆ ಮತ್ತು ಎರಡು ಫ್ಯಾನ ಗಳು ಸಹ್ ಕಾಣಿಸುತ್ತಾ ಇವೆ ಮತ್ತು ಒಂದು ಟಿ_ವಿ ಕೂಡ ಕಾಣಿಸುತ್ತಾ ಇದೆ.

ಮತ್ತು ಬಲ್ಬ್ ಗಳು ಸಹ ಕಾಣಿಸುತ್ತಾ ಇವೆ ದೊಡ್ಡದಾದ--

ಪೌಡರ್ ಗಳು ಎಲ್ಲ ಕಾಣಿಸುತ್ತಾ ಇವೆ.

ಇದರ ಪಿನ್ ಕೋಡ್ ಫೈವ್ ಎಯಿಟ್ ಫೈವ್ ಫೋರ್ ಜೀರೋ ಥ್ರೀ ಇದೆ ಮತ್ತು ಇದು ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ ನಲ್ಲಿ ಇದೆ.

ಫೈವ್ ಫೋರ್ ಜೀರೋ ಥ್ರೀ ಕೆ_ಎಸ್ ಎಂದು ಬರೆದಿದ್ದಾರೆ.

ಸಹ ಕಾಣಸುತ್ತಾಇವೆ ಮತ್ತು ಒಂದು ಬಲ್ಬ್ ಕೂಡ ಕಾಣಸುತ್ತಾಇದೆ.

ಮತ್ತು ಸುತ್ತಮುತ್ತಲು ಗೋಡೆ ಬಿಳಿ ಬಣ್ಣದಾಗಿದೆ ಮತ್ತು ಗೋಡೆ ಮೇಲೆ ಛಾವಣಿ ಕಾಣಿಸುತ್ತಾ ಇದೆ.

ಇವುಗಳು ಕೈ ತೊಳೆಯುವ ಸಿಂಕ್ಗಳೆಂದು ಕಾಣಿಸುತ್ತಾ ಇವೆ ಮತ್ತು--

ಸುತ್ತಮುತ್ತಲು ಗೋಡೆ ಸಹ ಕಾಣಿಸುತ್ತಾ ಇದೆ ಕೇಸರಿ ಬಣ್ಣದ ಘಂಟೆ ಕೂಡ ಕಾಣಿಸುತ್ತ ಇವೆಲ್ಲ ಬಲ್ಪ್ ಳು ಸಹ ಕಾಣಿಸುತ್ತಾ ಇವೆ.

ಮತ್ತು ಒಂದು ವೈರು ಕಾಣುಸುತ್ತ ಇದೆ.

ಮತ್ತು ಫಾದರ್ ಬಾಜು ಒಬ್ಬಳು ಹೆಣ್ಣು ಮಗಳು ಇದ್ದಾಳೆ ಮತ್ತೊಬ್ಬರು ಹೆಣ್ಣು ಮಗಳು ಇದ್ದಾರೆ.

ಟ್ರೇಡರ್ಸ್ ಒಳಗಡೆ ಹೋಗಲು ದೊಡ್ಡದಾದ ದಾರಿ ಇದೆ .

ಇದು ಒಂದು ಸ್ವೀಟ್ ಗಳ ಅಂಗಡಿ ಇದೆ ಇದರಲ್ಲಿ ಎಲ್ಲಾ ಸ್ವೀಟುಗಳು ಕಾಣಿಸುತ್ತಾ ಇವೆ.

ಮೈಸೂರು ಪಾಕ್ ಕೂಡ ಕಾಣಿಸುತ್ತಾಯಿವೆ ಎಲ್ಲಾ ಬಿಸ್ಕೆಟ್ಗಳು ಕಾಣಿಸ್ತಾಯಿವೆ.

ಇದರಲ್ಲಿ ಎಲ್ಲಾ ಹೇರ್ ಆಯಿಲ್ ಗಳು ಇವೆ ಮತ್ತು--

ಒಬ್ಬ ವ್ಯಕ್ತಿ ಬ್ಯಾಗ್ ಹಾಕೊಂಡು ನಿಂತಿದ್ದಾನೆ ಮತ್ತು ತಕ್ಕಡಿ ಸಹ ಕಾಣಿಸುತ್ತ ಇದೆ ಮತ್ತು ಒಂದು ಚಿಕ್ಕ ಹುಡುಗ ಕಾಣಿಸುತ್ತ ಇದ್ದಾನೆ ಮತ್ತು ಒಂದು ಕುರ್ಚಿ ಕೂಡ ಕಾಣಿಸುತ್ತ ಇದೆ ಮತ್ತು ಇಲ್ಲಿ ಟೊಮೇಟೊ ಎಲ್ಲ ಸಹ --

ಕರೆಂಟಿನ ಕಂಬಗಳು ಸಹ ಕಾಣಿಸುತ್ತಾ ಇವೆ ಮತ್ತು ಒಂದು ಬೈಕ್ ಮೇಲೆ--